ಮತ್ತು ಕಾಲು ಒರೆಸುವಂತಹ ಮ್ಯಾಟ ಗಳಿದಾವೆ ಅಮೇಲೆ ಕೋ--

ಅದರೆಂದು ಇದು ಒಂದು ಕ್ಲಾಸ್ರೂಮ್ ಆಗಿದೆ.

ಒಂದು ರೋಡ್ ಅ ಮೇನ್ ಅ ಅ ರೋಡ್ ಪಕ್ಕದಲ್ಲಿಂದೆ ಒಂದ್ ಕಾ--

ಇದು ಒಂದು ಕಾರ್ ಶೋರೂಮ್ ಆಗಿರುವುದರಿಂದ ಈ ಶೋರೂಂ ಅಲ್ಲಿ ನಾಲ್ಕು ಕಾರುಗಳನ್ನು ಪಾರ್ಕಿಂಗ್ ಮಾಡಲಾಗಿದೆ.

ಇಲ್ಲಿ ಚೇರ್ ಗಳ ಇದ್ದಾವೆ ಮತ್ತು ಫೈಲ್ಸ್ ಡಬ್ಬಾ ಚೇರ್ ಗಳ ಇಟ್ಟಿದ್ದಾರೆ.

ಆ ಬಿಸ್ಕೆಟ್ ಡಬ್ಬದಲ್ಲಿ ಬಿಸ್ಕೆಟ್ ಗಳಿದಾವೆ ಹಿಂದೆ ಬೋರ್ಡ್ ಹಾಕಿದ್ದಾರೆ.

ಇಲ್ಲಿ ಮತ್ತು ಎರಡು ಹುಡುಗರು ಮಿಕ್ಕಿರೋರೆಲ್ಲ ಮಹಿಳೆಗಳು ಮಹಿಳೆಯರು ಇದ್ದಾರೆ.

ಎಲ್ಲರೂ ಟೇಬಲ್ ಮೇಲೆ ಕುಳಿತುಕೊಂಡು ನ್ಯೂಸ್ ಪೇಪರ್ ಬುಕ್ ಗಳನ್ನು ಓದುತ್ತಾ ಅಲೈಸುತ್ತಿದ್ದಾರೆ.

ಇಲ್ಲಿ ಮೂರು ಜನ ಮಹಿಳೆಯರು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗ್ತಾ ಇದ್ದಾರೆ.

ಇದು ಒಂದು ಬೆಟ್ಟದ ತರ ಕಾಣ್ತಾ ಇದೆ ಮುಂದೆ.

ಅದೇತರ್ನಾಗಿ ಒಂದಷ್ಟು ಜನ ನಿಂತುಕೊಂಡಿದ್ದಾರೆ ಒಂದಷ್ಟು ಜನ ಕುಂತುಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ಕಬ್ಬಿಣಗಳು ವೆಲ್ಡಿಂಗ್ ಮಾಡಿರ್ತಕ್ಕಂತ ಕಬ್ಬಿಣಗಳಿದಾವೆ.

ವೈಟ್ ಗೋಡೆ ಇದೆ ಅದೇ ತರ ಒಂದು ಮಿಷನ್ ಇದೆ

ಕಬ್ಬಿಣವನ್ನು ಕತ್ತರಿಸುವಂತಹ ಒಂದು ಮಷೀನ್ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾನಾ ತರದ ಕಬ್ಬಿಣಗಳು ಕಾಣ್ತಾ ಇದಾವೆ.

ವೈಟ್ ಕಾರ್ ನಿಂತ್ಕೊಂಡಿದೆ ಸುತ್ತಲೂ ಪರದೆಗಳನ್ನು ಕೆಂಪು ಪರ್ದೆಗಳನ್ನು ಎಳೆದಿದ್ದಾರೆ.

ಅದೇ ತರನಾಗಿ ಇಲ್ಲಿ ಆ ನೀರಿನಲ್ಲಿ ಬೋಟ್ ಗಳಿದ್ದಾವೆ ದೂರದಿಂದ ನೋಡಿದರೆ.

ಆರ್ಮಿಯ ವ್ಯಕ್ತಿ ಒಬ್ಬ ನಿಂತುಕೊಂಡಿದ್ದನೆ ಮುಂದುಗಡೆ.